ಅದ್ಕ ಗೆರೆ ಮಾಡ್ಬೇಕಂದ್ರೆ ದಿನ ನಿತ್ಯ ನಾವು ಪ್ರತಿ ನಿತ್ಯ ಅದನ್ನು ನಾವು ಮುಂಜಾನೆ ಅಥವಾ ಸಂಜೆ ಟೈಮೆಲ್ಲಿ ವ್ಯಾಯಾಮವನ್ನು ಮಾಡ್ಕೋತಾ ನಾವು ಇರ್ಬೇಕು ಹಿಂಗಾದ್ರೆ ಬಹಳ ದಿನ ಏನ್ ಮಾಡ್ತೆವು ನಾವು ಬದುಕ್ತಿವಿ.

ಅಂತ ಚಲನ ಚಿತ್ರಗಳನ್ನ ನೋಡ್ಲಿಕ್ ನಮಗ ಮುಖ್ಯವಾಗಿರತಕ್ಕಾನಂಥ ಪಾತ್ರ ವಹಿಸೋದು ಯಾವದಪ್ಪ ಅಂದ್ರ ಚಿತ್ರ ಮಂದಿರವನ್ನು ಆಗಿರ್ತದ. ಅದುಕ್ಕ ನಾವು ಯಲ್ಲಾರ ಗೌರವವನ್ನ ಕೊಡಬೇಕ.

ಅವ್ರು ಕೇವಲ ಹತ್ತು ಅಥವಾ ಹದಿನೈದು ರೂಪಾಯಿದಲ್ಲಿ ನಮಗೆ ನಮಗೇನಂತ ಊಟ ಕೊಡ್ತಾರಾ. ಪಾಪ ಅವ್ರದ್ದು ಹೊಟ್ಟೆ ತುಂಬಿದಂಗ ಆಗ್ತದ. ನಮಗ--

ಕಾರ್ ಎನಪ್ಪಾ ಅಂದ್ರ ಇವತ್ತಿನ ದಿವಸ ಬಹಳ ಅತಿ ವೇಗದಲ್ಲಿ --

ಕಾರ್ಯಕ್ರಮಗಳು ಏನಿರತವ ಅಪ ನಾವ್ ಕುಟುಂಬದಿಂದಲ್ಲಿ ಏನ್ ಮಾಡಬೇಕ ಅಪ್ಪ ನಮ್ಮ್ ಕಾರ್ಯಕ್ರಮನ ಮಾಡ್ಬೇಕ್.

ನಮ್ ಕುಟುಂಬದವರು ಏನ್ ಹೇಳೋದಪ್ಪ ಅಂದ್ರ ಬೆಳಿಗ್ಗಿನ ಸಮಯದಲ್ಲಿ ನಮಗೇನಪ್ಪಾ ಅಂದ್ರ ಸ್ನಾನ ಮಾಡದಂಗನು ಆಗ್ತದ--

ಅದಕ್ಕೋಸ್ಕರ ನಾವು ಈಜಾಡೋದನ್ನ ರೂಡಿಯನ್ನ ಮಾಡಿ ಕೊಳ್ಳಬೇಕಾಗಿ ಇರ್ತದ .

ಅಂತ ವಿದ್ಯುತ್ ಅನ್ನ ಮೊತ್ತು ಮೊದಲ ಬಾರಿಗ ಏನ್ ಮಾಡತ್ತಪ್ಪ ಅಂದ್ರ ಆಹ್ಹ್ ನಮ್ಮ--

ಈ ಉತ್ತರ ಭಾರತದಲ್ಲಿ ಹಲವಾರು ಸ್ಥಳಗಳಲ್ಲಿ ಕಣ್ಮರೆಯಾಗಿ ಬಿಟ್ಟಿದ್ದವ.

ಕಾಡು ಬೆಳೆಸಿ ನಾಡು ಉಳಿಸಿ ಅಂದಂಗ ಪರಿಸರ ನಮ್ಮ ಸುತ್ತ ಮುತ್ತಲಿನ ಸುತ್ತ ಮುತ್ತಲಿನ ಪರಿಶುದ್ದವಾಗಿರಕತ್ --

ನಮ್ಮ ಸ್ಥಳಗಳಲ್ಲಿ ಸರಕಾರ ಮಾಡಿರ್ತಕ್ಕಾನಂಥ ಕೆಲವೊಂದ್ ಗಿಡಗಳನ್ನು ನೆಡಿಸಿರ್ತದ --